ಮಸೀದಿಗಳು ಸಾಮಾನ್ಯಾವಾಗಿ ಮುಸ್ಲಿಮ್ಸ್ರ ದೇವಾಲಯ ಅಂತ ಕರೀಬಹುದು .

ಡೆಕೊರೇಷನ್ ಅನ್ನೋದು ಇತ್ತೀಚಿಗೆ ತುಂಬ ಸರ್ವೆ ಸಾಮಾನ್ಯವಾಗಿದೆ ಇದಕ್ಕೆ ಬಹಳಷ್ಟು ಜನ ಬಹಳಷ್ಟು ಖರ್ಚು ಮಾಡುತ್ತಾರೆ .

ಈ ಚಿತ್ರದಲ್ಲಿ ನೋಡಬಹುದದ್ದಾರೆ ಇಲ್ಲಿ ಒಂದು ಪಿಯಾನೊ ಕಾಣಿಸಲು ಬರುತ್ತಿದೆ ಮತ್ತು ಎರಡು ಬ್ಯಾಗುಗಳು ಕಾಣಿಸಲು ಬರುತ್ತಿದೆ.

ಇಲ್ಲಿ ಯಾವಾಗ್ಲು ನೀರಿರ್ತಾವೆ ಮತ್ತ ಇವು ನೀರುಗಳು ಸಂಗ್ರಹಿಸಿದವು ಆಗಿರ್ತಾವೆ ಮತ್ತೆ ಇವು ಹೊರೆಯ ನೀರಾಗಿರುವುದಿಲ್ಲ.

ಟಿವಿ ಗಳಿಂದ ಮುಂದಿನ ಪೀಳಿಗೆಯಾರಿಗೆ ಕೆಲವೊಂದು ಮಾಹಿತಿಗಳನ್ನು ಒದಗಿಸುತ್ತವೆ ಕಂಬಗಳಿಂದ ದೇವಾಲಯಗಳು ಬಹಳ ಸುಂದರವಾಗಿ --

ಕೈಗೆ ಕೆಂಪು ದಾರವನ್ನು ಕಟ್ಟಿದ್ದಾನೆ ಮತ್ತು ಉಂಗುರ ಹಾಕಿದ್ದಾನೆ.

ಇತ್ತೀಚಿಗೆ ಫೋನ್ ನಲ್ಲೆ ಈ ವ್ಯವಸ್ಥೆಯು ಜಾರಿಗೆಯಾಗಿದೆ .

ಈ ಕಟ್ಟಡದ ಮೇಲೆ ಒಂದು ಕೆಂಪು ಬಣ್ಣದ ಬೋರ್ಡ್ ಹಾಕಿದ್ದಾರೆ ಅದರ ಮೇಲೆ ಇಂಡಿಯಾ ಪೋಸ್ಟ್ ಎಂದು ಬರೆದಿದ್ದಾರೆ.

ಹಾಗೂ ಅದಕ್ಕೆ ಭಾರಿ ಡೆಕೊರೇಷನ್ ಎಲ್ಲ ಮಾಡಿ ಭಾರಿ ಚೆನ್ನಾಗ ಮಾಡ್ತಾರೆ.

ಬ್ಯಾಂಕ್ ಕೆನೆರ ಬ್ಯಾಂಕ್ ಎಸ್ಸ್ ಬಿ ಐ ಬ್ಯಾಂಕ್ ಇನ್ನಿತರ ಹಲವು ಬ್ಯಾಂಕ್ ಗಳಿವೆ ನಮ್ಮ್ ಮನೆ ನಮ್ಮ್ ಊರಿನಲ್ಲಂತು ಬ್ಯಾಂಕ್ ಗಳ ಹೆಚ್ಚಿದಾವೆ.

ಅದ್ರಲ್ಲಿ ಅಶೋಕ ಅಂತೇಳಿ ಐಡೆಂಟಿಫೈ ಮಾಡಿದ್ದು ನಮ್ದು ಮಸ್ತ್ ಶಿಲ ಶಾಸನ ದಿಂದನೆ ಈ ಶಿಲಾ ಶಾಸನ ಬಹಳ ಮಹತ್ವ ಪೂರ್ಣ ವಾಗಿದೆ.

ಫಿಲಂ ನಲ್ಲಿ ನೋಡಿದ್ದೆ ಒಂದ್ ಸತಿ ಏನೆನೊ ಪಿನ್ ಎಲ್ಲ ಟ್ರ್ಯಾಪ್ ಮಾಡಿ ಎಲ್ಲ ಅಮೌಂಟ್ ತಕೊಂಡ್ ಬಿಡ್ತಾರ್.

ಬಲೂನ್ ಮಕ್ಕ್ಳಿಗೆ ತುಂಬಾ ಇಷ್ಟ ಜಾತ್ರೆಯಲ್ಲಿ ಬಲೂನ್ ಗಳದ್ದೇ ಹವ ಅಂತ ಹೇಳ್ಬಹುದು ಬಟ್ ಬಲೂನ್ ತಕೊಂಡ್ ಮ್ಯಾಲೆ ಏನೋ ಕುಷಿ.

ಸೋಫ ಹಿಂದಿಕ್ಕೆಲ್ಲ ಎಲ್ಲಿದು ರೀ ಸೋಫ ಇತ್ತೀಚಿಗೆ ಬಂದಿರೂದು ಇದೆಲ್ಲ.

ಕವಿ ಕುವೆಂಪು ಅವ್ರ ಲೇಖನಗಳಲ್ಲಿ ತುಂಬಾ ಕೇಳ್ಬಹುದು ನಾವು ಮಲೆನಾಡಿನ ಮದುಮಗಳು ಇದೆ ರೀತಿ ಅವ್ರ ಇತ್ಯಾದಿ ಕಾವ್ಯಗಳನ್ನ.

ಬೋಟಿಂಗ್ ಅಂದರೆನೆ ತುಂಬಾ ಜನಕ ತುಂಬಾ ಭಯ ಇರುತ್ತೆ ಆದರೆ ಇನ್ನ ಕೆಲವರಿಗೆ ಬೋಟಿಂಗ್ ಅಂದರೆನೆ ಪ್ರಾಣ ಕೂಡ ಆಗಿರಬಹುದು.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

ಹೆಣುಮಕ್ಳು ಫೇವರೇಟ್ ಅಂಗ್ಡಿ ಅಂದ್ರೆನೆ ಜ್ಯುವೆಲ್ಲರೀಸ್ ಅಂತ ಹೇಳ್ಬಹುದು ಮದುವೆ ಟೈಮ್ ಅಲ್ಲಿ ಅಷ್ಟೆ ರಿ ನಾವು ಹೋಗೋದು ಈ ಬಂಗಾರ್ ತಗೊಳೋದ್ ಬಾಳ ಚಿನ್ನದ್ ಆಗಿದೆ.

ಬಿಳಿ ಬಣ್ಣದ ಟೀ ಶರ್ಟ್ ಮತ್ತು ಬೂದು ಬಣ್ಣದ ಪ್ಯಾಂಟನ್ನು ಧರಿಸಿದ್ದಾರೆ ತೆಲೆಗೆ ಕ್ಯಾಪ ಕೊಡು ಹಾಕಿದ್ದಾರೆ ಕನ್ನಡಕ ಹಾಕಿದ್ದಾರೆ .

ಹೂವಿನ ಸಸಿಗಳನ್ನ ಮಾರುವುದು ಕೂಡ ಒಂದು ಉದ್ಯೋಗವಾಗಿ ಬಿಟ್ಟಿದೆ ಇದರಿಂದ ಹಸುರಿನ ರಕ್ಷಣೆ ಆಗುತ್ತಿದೆ ಎಂದು ಹೇಳಬಹುದು .

ಈ ಮಾರ್ಕೇಟ್ ಅನ್ನ ಅದ್ರಲ್ಲು ಸೂಪರ್ ಬಝಾರ್ ಅಂತಾನು ಅಂತದೆ ಇಲ್ಲಿ ತರ್ಕಾರಿ ಬಟ್ಟೆ ಅಷ್ಟೆ ಅಲ್ದೆ ಎಲ್ಲ ವಿಧಗಳಂತ ವಸ್ತುಗಳು ಸಿಗುತ್ತವೆ .